ಇದು ಒಂದು ಮಣಿಪಾಲ್ ಸ್ಕೂಲ್ ಅಂತ ಹೇಳ್ಬಹುದು ಇಲ್ಲಿ ಹೆಡ್ ಲೈನ್ ಕೂಡ ಬರ್ದಿದ್ದಾರೆ ತುಂಬಾನೇ ಅಂದ್ರೆ ತುಂಬನೇ ದೊಡ್ಡ್ ದಾದಂತ ಒಂದು ಸ್ಕೂಲ್ ಅಂತ ಹೇಳ್ ಬೋದು ಒಂದು ಫೋರ್ ಫ್ಲೋರ್ ಹೊಂದಿರುವಂತ ಒಂದು--

ಆಹ್ಹ್ ಇಲ್ಲಿ ಎಲ್ಲ ಮುಂದುಗಡೆ ಎಲ್ಲಾನು ಹಾರ ಹಾರದ ಒಂದು ಸಾಮಾನುಗಳನ್ನು ಹಾಕಿದ್ದಾರೆ ಶಾಂಪೂ ಆಗ್ಲಿ ಸೋಪ್ ಆಗ್ಲಿ ಡಬ್ಬಿ ಬಾಕ್ಸ್ನಲ್ಲಿ ಇಟ್ಟಿ ಇಟ್ಟಿ ಇಲ್ಲಿ ಇಟ್ಟಿದಾರೆ ಅಂತ ಹೇಳ್ಬೋದು.

ಆ ಇದಕ್ಕೆ ಸಮೀಪವಾಗಿದೆ ಅಂತ ಕಾಣಿಸ್ತಾ ಇದೆ ಮತ್ತು ಮುಂದುಗಡೆ ಗಾರ್ಡನ್ ಕೂಡ ಮಾಡಿದರೆ ಆಹ್ಹ್ ತೆಂಗಿನ ಮರ ಕೂಡ ಬೆಳ್ಸಿದಾರೆ ತುಂಬಾನೇ ಚೆನ್ನಾಗಿ ಮಾಡಿದರೆ--

ಇಲ್ಲಿ ಹೂಗಳನ್ನು ಹಾಕಿದ್ದಾರೆ ನಮಗೆ ತುಂಬಾನೆ ಚೆನ್ನಾಗಿ ಕಾಣಿಸುತ್ತಿರುವಂತ ಒಂದು ಕಾರಂತ .

ಇದು ಸೂಪರ್ ಮಾರ್ಕೆಟ್ ಅಂತ ಹೇಳಬಹುದು ತುಂಬಾನೇ ದೊಡ್ಡದಂತಹ ಮಾರ್ಕೆಟ್ ಅಂತ ಹೇಳಬಹುದು ಇಲ್ಲಿ ಜನರು ಕುಡ ನಿಂತಿದ್ದಾರೆ ಅದು ಅಲ್ದೆ ಕುರ್ಚಿಗಳನ್ನು ಹಾಕಿದ್ದಾರೆ ಮತ್ತು ಕಾರುಗಳು ಕುಡ ನಿಂತಿದ್ದಾವೆ .

ಇಲ್ಲಿ ನಮಗೆ ಯಾವ ಸಾಮಾನುಗಳು ಬೇಕೋ ಆ ಸಾಮಾನುಗಳನ್ನು ಖರೀದಿ ಮಾಡ್ಬೋದು ಬಕೆಟ್ ಆಗ್ಲಿ ಮತ್ತೆ ಅಡುಗೆ ಸಾಮಾನು ಗಳ್ ಆಗ್ಲಿ ಇಲ್ಲಿ ನಾವು ತೆಗೆದುಕೊಳ್ಳ್ ಬೋದು ತುಂಬಾನೇ ಉದ್ದವಾಗಿರುವಂತ ದೊಡ್ದುದಾಗಿರೋಂತ ಒಂದು ಮಾರ್ಕೆಟ್ --

ಇದು ಒಂದು ಇದು ಒಂದು ದೊಡ್ದುದಾದಂತ ಪ್ಯಾಲೇಸ್ ಅಂತ ಹೇಳ್ಬೋದು ಆಹ್ಹ್ ಒಂದು ಫೋರ್ ಅಂತಸ್ತಿನ ಒಂದ್ ಪ್ಯಾಲೇಸ್ ಇದೆ ಅಂತ ಹೇಳ್ಬೋದು ಇಲ್ಲಿ ಕಿಟಕಿಯಿಂದ ಒಂದ್ ಲೈಟ್ ಲೈಟ್ನ ಫೋಕಸ್ --

ಮಾಡುತ್ತಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುವಂತಹ ಒಂದು ಪ್ರಾಣಿಗಳ ಒಂದು ಆಟ ಅಂತ ಹೆಳಬಹುದು ಮತ್ತು ಇಲ್ಲಿ ಅಕ್ಕಪಕ್ಕದಲ್ಲಿ ಮನೆಗಳು ಕಾಣಸ್ತಾ ಇದಾವೆ ಮತ್ತು ಲೈಟು ಗಳು ಆನ್‌ ಇದ್ದಾವೆ .